ನಾವ್ ಇಲ್ಲಿ ನೋಡ್ತಾಯಿರುವುದು ಯಾವ ರೀತಿ ಈ ಒಂದು ಫೋರ್ಟ್ ನಾ ವ್ಯೂ ಕಾಣಿಸ್ತಿದೆ ಅಂತಾ. ಸೊ ನಾವು ನೋಡಬಹುದು ಇಲ್ಲೆಲ್ಲಾ ಯಾವ್ ರೀತಿ ಅಸ್ರಸ್ತಾಗಿ ಕಾಣಸ್ತಿದೆ ಅಂತಾ.

ಮರಗಳು ಗಿಡಗಳು ಇದಾವೆ ಅಂತ ನಂತರ ನಾವಿಲ್ಲಿ ನೋಡ್ಬೋದು ದೂರದಲ್ಲಿ ಯಾವ್ ರೀತಿ ಬೆಟ್ಟಗಳಿದವೇ ಅಂತ ನೋಡ್ಬೋದು ರೋಡ್ ಎಷ್ಟ್ ಶಾಂತೀಯಾಗಿದೆ ಅಂತ.